ಕಪಾಟುಗಳಲ್ಲಿ ವಿವಿಧ ಗಾತ್ರದ ಡಬ್ಬಿಗಳು ಪೆಟ್ಟಿಗೆಗಳು ಮತ್ತು--

ಮತ್ತು ಇಲ್ಲಿ ಸಣ್ಣು ಮಕ್ಕಳ ಆಟ ಆಡುವ ರೈಲು ಗಾಡಿ ಕಾಣ್ತಾ ಇದೆ.

ಹೇ ಮತ್ತು ಇಲ್ಲಿ ರೇಲುಗಾಡಿಗೆ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣವನ್ನು ಅಚ್ಚಲಾಗಿದೆ.

ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಾಣ್ತಾಯಿದೆ ಸಾಗರ್ ಡಿಸ್ಟ್ರುಬೂಟರ್ ವೋಲ್ ಸೇಲ್ ಮತ್ತು ರೀಟೈಲರ್ ಅಂತ.

ಮತ್ತು ಅವನು ಎಲ್ಲಾ ಎಮ್ಮೆಗಳ ಹಾಲನ್ನು ತೆಗೆದುಕೊಂಡು ಎರಡು ನೀಲಿ ಬಣ್ಣದ ಕ್ಯಾನಿನೊಳಗೆ ತುಂಬುವುದು ನಮಗೆ ಇಲ್ಲಿ ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನೋಡಿದಂತೆ ಬಹುಷ್ಯ ಇದೊಂದು ವಿಮಾನ ನಿಲ್ದಾಣವಾಗಿರಬಹುದು.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳನ್ನು ಕುರ್ಚಿಯ ಮೇಲೆ ಕುಳಿತಿರುವುದು ನಾವು ನೋಡಬಹುದು ಮತ್ತು ಇಲ್ಲಿ--

ಮತ್ತು ಇಲ್ಲಿ ನಮಗೆ ಚಿತ್ರದಲ್ಲಿ ನಾಲ್ಕು ವ್ಯಕ್ತಿಗಳನ್ನು ಕಂಡು ಬರುತ್ತಾ ಇದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕುಳಿತುಕೊಂಡಿದ್ದಾನೆ.

ಇಲ್ಲಿ ನಮಗೆ ಒಂದು ಅಂಗಡಿಯನ್ನು ಕಂಡು ಬರುತ್ತಾ ಇದೆ ಎಚ್_ಕೆ ಹಾರ್ಡ್ವೇರ್ .

ಮತ್ತು ಇಲ್ಲಿ ಮುಂದುಗಡೆ ನಮಗೆ ಪ್ಲೇಟ್ ಮತ್ತು ಬಟ್ಟಲು ಮತ್ತು ಚಮಚಾ ಅನ್ನು ಕಂಡುಬರುತಾಇದೆ.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

ಸುತ್ತಮುತ್ತಲು ಬಿಳಿ ಬಣ್ಣದ ಗ್ವಾಡೆಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜಿಮ್ ಅನ್ನು ಕಂಡು ಬರುತಾಇದೆ ಮತ್ತು ಇಲ್ಲಿ--

ಮತ್ತು ಇಲ್ಲಿ ಬ್ಯಾನರ್ ನ ಮೇಲೆ ಅಶಿರ್ವಾದ್--

ಪೈಪ್ಸ್ ಬರೆಯಲ್ಪಟ್ಟಿದೆ ಮತ್ತು ಒಳಗಡೆ ಕಪಾಟಿನಲ್ಲಿ ಹಲವಾರು ವಸ್ತುಗಳನ್ನು ಕಂಡು ಬರುತ್ತಾ ಇವೆ.

ಅಂಟಿನ ಕವರುಗಳನ್ನು ಟಂಗಾಯಿಸಲಾಗಿದೆ ಇಲ್ಲಿ ನಮಗೆ ಸಾಂಕಳಿ ಟಂಗಾಯಿಸುವುದು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಳಗೆ ಹೋಗೊಕೆ ಪ್ರವೇಶದ್ವಾರ ಗಾಜಿನ ಮಾಡಲಾಗಿದೆ.

ಮತ್ತು ಇಲ್ಲಿ ಕುಡಿಯುವುದು ನೀರನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಮೇಲುಗಡೆ ಒಂದು ನೆಟ್ವರ್ಕಿನ ಟವರನ್ನು ಕಂಡು ಬರ್ತಾ ಇದೆ.

ಇದು ಒಂದು ಗುಮ್ಮಟ ಮತ್ತು ಕಮಾನುಗಳು ಹೊಂದಿದ್ದೇವೆ.

ಮತ್ತು ನಮಗೆ ಇಲ್ಲಿ ಸುತ್ತಮುತ್ತಲು ಗಿಡದ ಪಂಟಿಗಳನ್ನು ಕಂಡುಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಮೂರು ಅಂತಸ್ತಿನ ಅಂಗಡಿಯನ್ನು ಕಂಡು ಬರುತ್ತಾ ಇದೆ ಇದು ಬಾಟಾ ಬ್ರಾಂಡಿನ--

ಮತ್ತು ಇಲ್ಲಿ ಮೈದಾನದ ಮೇಲೆ ನೀರಿನ ಬಾಟಲಿ ಅನ್ನು ಇಡಲಾಗಿದೆ.

ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಕಾರ್ ನ ಒಳಗಡೆ ಇಂಧನವನ್ನು ತುಂಬಿಸುತ ಇದ್ದಾನೆ ಮತ್ತು ನಮಗೆ ಇಲ್ಲಿ ಎರಡು--

ಕೆಂಪು ಬಣ್ಣದ ಲಾರಿಗಳನ್ನು ಕಂಡುಬರುತ್ತ ಇದೆ ಮತ್ತು ನಮಗೆ ಇಲ್ಲಿ ಒಂದು ಕಂಬವನ್ನು ಕಂಡುಬರುತ್ತಾಯಿದೆ ಅದರ ಮೇಲೆ ಎಚ್_ಪಿ ಯನ್ನು ಬರೆಯಲ್ಪಟ್ಟಿದೆ.

ಇದು ಒಂದು ರಾಜ ಮಹಾರಾಜರು ಕಟ್ಟಿರುವ ಹಳೆಗಾಲದ ಒಂದು ಗೋಲ್ ಗುಂಬಜವಾಗಿದೆ.